ಫ್ರಾನ್ಸನ್ನು ಗಮನಿಸಬಹುದು ಹಾಗೆ ಇದರಲ್ಲಿ ಹೆಚ್ಚು ಕಡಮೆ --

ಹಾಗೆ ವಸ್ತುಗಳು ಸಾಮಾನ್ಗಳು ದಿನಸಿ ಸಾಮಾನ್ ಸಹಿತ ಸಿಗುತ್ತದೆ ಇದೊಂದು ದೊಡ್ಡದಾದ ಕಟ್ಟಡ ಅಂತಾನೆ ಹೇಳಬಹುದು .

ಕಲ್ಲಿನಿಂದ ಕೆತ್ತಿರುವ ದೊಡ್ಡ ದೊಡ್ಡ ಗೋಡೆಗಳು ಹಾಗೂ ಸುತ್ತಲು ನೀವು ಕಲ್ಲಿನಿಂದ ಮಾಡಿರುವ --

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ದೊಡ್ಡದಾದ ದೇವಸ್ಥಾನ.

ಇದರಲ್ಲಿ ಇದರ ಮುಂಭಾಗದಲ್ಲಿ ನೀವು ಗಮನಿಸಬಹುದು ಇದು ಒಂದು ದೊಡ್ಡದಾದ ಕಟ್ಟಡ ಆ ಕಟ್ಟಡದ ಮುಂಭಾಗದಲ್ಲಿ ನೀವು ಜನಗಳನ್ನು ಗಮನಿಸಬಹುದು ತುಂಬಾ ಜನಗಳನ್ನು --

ನಾನು ನೋಡಿದ ಈ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು. ಫಿಶ್ಗಳನ್ನು ಹಾಗೂ ಇದರಲ್ಲಿ ನೀವು --

ಹಾಗೆ ಕಲ್ಲುಗಳನ್ನು ಸಹಿತ ಇದರಲ್ಲಿ ಗಮನಿಸಬಹುದು ದೊಡ್ಡ ದೊಡ್ಡ ಕಂಬಗಳನ್ನು ಹಾಗೆ ಇದರಲ್ಲಿ ನೀವು --

ಹಾಗೆ ರಾಧೇ ಸೀರೆ ಉಟ್ಟಿರುವುದನ್ನು ನೀವು ಗಮನಿಸಬಹುದು ಇದೊಂದು ಗೊಂಬೆ ಅಂತ ಹೇಳಬಹುದು ಹಾಗೆ ಇದರಲ್ಲಿ ನೀವು ಚಿಕ್ಕ ಚಿಕ್ಕ ದು ಮಣಿಗಳು ಸಹಿತ ಗಮನಿಸಬಹುದು.

ಹಾಗೆ ಇದರ ಮುಂಭಾಗದಲ್ಲಿ ನೀವು ಜನಗಳು ಕೂತಿರುವುದನ್ನು ಸಹಿತ ಇದರಲ್ಲಿ ನೀವು ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನಿಪ್ಕ್ ಗಮನಿಸಬಹುದು ಇದೊಂದು ರೆಸ್ಟೋರೆಂಟ್ .

ಹಾಗೆ ಗೋಡೆಯ ಮೇಲೆ ಒಂದೊಂದು ಚಿಕ್ ಚಿ ಚಿಕ್ಕ ಚಿಕ್ಕ ಪಿಚ್ಚರ್ ಸಹಿತ ಇದರಲ್ಲಿ ನೀವು ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ದೊಡ್ಡದಾದ ಮಸೀದಿ ಹಾಗೆ --

ಇಲ್ಲಿ ಮೂರು ಜನ ಬೋಟಿನಲ್ಲಿ ಹೋಗುತ್ತಿರುವುದನ್ನು ನೀವು ಗಮನಿಸಬಹುದು ಹಾಗೆ ಇವರು ಲೈಫ್ ಜಾಕೆಟ್ ಸಹಿತ ಹಾಕೊಂಡಿದ್ದಾರೆ.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಕಲ್ಲಿನ್ ಕಲ್ಲಿನಿಂದ ಮಾಡಿರುವ ಒಂದು ದೊಡ್ಡದಾದ ಬೋರ್ಡ್ .

ಹಾಗೆ ಇದು ರೂ ಬೋಟಿನ ರೇಸ್ ಅಂತಾನೆ ಹೇಳಬಹುದು ಇದರಲ್ಲಿ ಎಷ್ಟು ಜನ ಕೂತಿರುವುದನ್ನು ನೀವು ಗಮನಿಸಬಹುದು ಹಾಗೆ ಇದರಲ್ಲಿ ನೀವು --

ಹಾಗೆ ಇದರಲ್ಲಿ ಹೆಚ್ಚು ಕಡಿಮೆ ನೀವು ಒಂದು ಹತ್ತು ಕೋಳಿಗಳನ್ನು ಗಮನಿಸಬಹುದು ಹಾಗೆ ಇದರ ಹಿಂಭಾಗ ಬಂದು ಷಡ್ವ ಷಡ್ ಸಹಿತ ನೀವು ಗಮನಿಸಬಹುದು ಹಾಗೆ ಇದರಲ್ಲಿ --

ಇದೊಂದು ಬಂಗಲೆ ಮನೆ ಅಂತನು ಹೇಳಬಹುದು ಹಾಗೆ ಇದರ ಮುಂಭಾಗ ಸ್ವಿಮ್ಮಿಂಗ್ ಫುಲ್ ಸಹಿತ ಗಮನಿಸಬಹುದು ಇದರಲ್ಲಿ ಹಾಗೆ ಇಲ್ಲಿ --

ನೀವು ದೊಡ್ಡದಾದ ಕಾಂಪೋಂಡ್ ಸಹಿತ ಗಮನಿಸಬಹುದು.

ನಾನು ನೋಡಿದ ಈ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಒಂದು ದೊಡ್ಡದಾದ ಮಂಟಪ ಹಾಗೆ ಇದರಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ನೀವು ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ದೊಡ್ಡದಾದ ಸೇತುವೆ ಹಾಗೆ ಸೇತುವೆ ಪಕ್ಕದಲ್ಲಿ ನೀವು ನೀರ್ ಹೋಗುತ್ತಿರುವುದನ್ನು ಗಮನಿಸಬಹುದು.

ನಾನು ನೋಡಿದ ಈ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಬೆಟ್ಟ ಹಾಗೆ ಇದರಲ್ಲಿ ಬೆನ್ ಬಂಡೆ ಕಲ್ಲುಗಳನ್ನು ನೀವು ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಪೆಟ್ರೋಲ್ ಬಂಕ್ ಹಾಗೆ ಇದರಲ್ಲಿ ಒಂದು ಗಾಡಿ ನಿಂತಿರುವುದನ್ನು ಗಮನಿಸಬಹುದು.

ಹಾಗೆ ಸ್ಕ್ರೀನ್ ಇಂದ ಅಲಂಕಾರ ಮಾಡಿರುವುದನ್ನು ನೀವು ಗಮನಿಸಬಹುದು ಮೇಲಗಡೆ ತುಂಬಾ ಹಾಗೆ ಇದರಲ್ಲಿ ಲೈಟಿಂಗ್ ಸಹಿತ ಗಮನಿಸಬಹುದು ಇದರಲ್ಲಿ.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಮಂಟಪದ ರೀತಿ ಮಾಡಿರುವ ಅ ಕಲ್ಲಿನ ಕೆತ್ತನೆಯನ್ನು ನೀವು ಗಮನಿಸಬಹುದು.

ಒಂದು ಹತ್ತು ಹದಿನೈದು ಸ್ಪೀಕರ್ ಸಹಿತ ಇದರಲ್ಲಿ ಹಾಗೆ ಇದು ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳಬಹುದು ಸೌಂಡ್ ಬೊಕ್ಸು .

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಕಲ್ಲಿನಿಂದ ಕೆತ್ತಿರುವ ದೊಡ್ಡ ದೊಡ್ಡ ಕಂಬಗಳನ್ನು ಹಾಗೆ ಇದರಲ್ಲಿ ಶಿಲ್ಪಿಗಳು ಸಹಿತ ನೋಡಬಹುದು.